c ಮತ್ತು c ನಲ್ಲಿ ಲಾಜಿಕಲ್ ಆಪರೇಟರ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೊರಿಯಲ್ ನಲ್ಲಿ ನಾವು ತಿಳಿಯುವ ಅಂಶಗಳು160 ಲಾಜಿಕಲ್ ಆಪರೇಟರ್ ಗಳಾದ ಲಾಜಿಕಲ್ ಅಂಡ್ ಉದಾಹರಣೆಗೆ ಎಕ್ಸ್ಪ್ರೆಶನ್ ಒನ್ ಅಂಡ್ ಎಕ್ಸ್ಪ್ರೆಶನ್ ಟು
ಲಾಜಿಕಲ್ ಆರ್ ಉದಾಹರಣೆಗೆ ಎಕ್ಸ್ಪ್ರೆಶನ್ ಒನ್ ಆರ್ ಎಕ್ಸ್ಪ್ರೆಶನ್ ಟು ಲಾಜಿಕಲ್ ನಾಟ್ ಉದಾಹರಣೆಗೆ ನಾಟ್ ಎಕ್ಸ್ಪ್ರೆಶನ್ ಒನ್ ಇದನ್ನು ನಾವು ಉದಾಹರಣೆಯ ಸಹಾಯದೊಂದಿಗೆ ಮಾಡೋಣ
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ನ1110 ಆವೃತ್ತಿ ಮತ್ತು ಜಿಸಿಸಿ ಮತ್ತು g ಕಂಪೈಲರ್ನ 461 ನೇ ಆವೃತ್ತಿಯನ್ನು ಅನ್ನು ಉಪಯೋಗಿಸಿದ್ದೇನೆ
ಲಾಜಿಕಲ್ ಆಪರೇಟರ್ ಗಳಗೆ ಪೀಠಿಕೆಯೊಂದಿಗೆ ಪ್ರಾರಂಭಿಸೋಣ
c ಮತ್ತು c ನಲ್ಲಿ ಟ್ರು ಎಂಬುದು ಸೊನ್ನೆಯನ್ನು ಹೊರತುಪಡಿಸಿ ಉಳಿದ ಯಾವುದೇ ಮೌಲ್ಯವಾಗಬಹುದು
ನಾನ್ ಝೀರೋ ಎಂದರೆ ಟ್ರು ಎಂದರ್ಥ
ಮತ್ತು ಝೀರೋ ಎಂದರೆ ಫಾಲ್ಸ್ ಎಂದರ್ಥ ಲಾಜಿಕಲ್ ಆಪರೇಟರ್ ಗಳನ್ನು ಉಪಯೋಗಿಸಲ್ಪಟ್ಟ ಎಕ್ಸ್ಪ್ರೆಶನ್ ಗಳು ಟ್ರು ಗೆ ಒಂದು ಮತ್ತು ಫಾಲ್ಸ್ ಗೆ ಸೊನ್ನೆಯನ್ನು ಕೊಡುತ್ತದೆ
ಈಗ ನಾನು ಲಾಜಿಕಲ್ ಆಪರೇಟರ್ ಗಳನ್ನು ಉದಾಹರಣೆಯೊಂದಿಗೆ ವಿವರಿಸುತ್ತೇನೆ
c ಯಲ್ಲಿ ಲಾಜಿಕಲ್ ಆಪರೇಟರ್ ಗಳಿಗೆ ಪ್ರೊಗ್ರಾಮ್ ಇಲ್ಲಿದೆ
ಮೈನ್ ಬ್ಲಾಕ್ ನ ಒಳಗೆ ಈ ಸ್ಟೇಟ್ಮೆಂಟ್ ಆ ಬ್ ಮತ್ತು c ಎಂದು ಇಂಟಿಜರ್ ವೇರಿಯೇಬಲ್ ಗಳನ್ನು ಡಿಕ್ಲೇರ್ ಮಾಡುತ್ತದೆ
ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಯೂಸರ್ ಗೆ ಆ b ಮತ್ತು c ಯ ಮೌಲ್ಯಗಳನ್ನು ಕೊಡಲು ಪ್ರಾಂಪ್ಟ್ ಮಾಡುತ್ತದೆ
ಈ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಯೂಸರ್ ಇಂದ ಆ b ಮತ್ತು c ಯ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತದೆ
ಇಲ್ಲಿ ಆ b ಮತ್ತು c ಗಳನ್ನು ಹೋಲಿಸಿ ಅತಿ ದೊಡ್ಡ ಮೌಲ್ಯವನ್ನು ಕಂಡುಹಿಡಿಯುತ್ತಿದ್ದೇವೆ
ಏಕಕಾಲಕ್ಕೇ ಹೋಲಿಸಲು ನಾವು ಲಾಜಿಕಲ್ ಎಂಡ್ ಎಂಬ ಆಪರೇಟರ್ ಅನ್ನು ಉಪಯೋಗಿಸುತ್ತಿದ್ದೇವೆ
ಇಲ್ಲಿ ಲಾಜಿಕಲ್ ಎಂಡ್ ಟ್ರು ಎಂದು ಕೊಡಬೇಕಾದರೆ ಎಲ್ಲ ಕಂಡೀಶನ್ ಗಳೂ ಟ್ರು ಇರಬೇಕು
ಫಾಲ್ಸ್ ಕಂಡೀಶನ್ ಎದುರಾದಲ್ಲಿ ಎಕ್ಸ್ಪ್ರೆಶನ್ ಮುಂದೆ ಇವ್ಯಾಲ್ಯುಯೇಟ್ ಆಗುವುದಿಲ್ಲ
ಹಾಗಾಗಿ a ಗ್ರೇಟರ್ ದ್ಯಾನ್ b ಎಂಬುದು ಟ್ರು ಇದ್ದಾಗ ಮಾತ್ರ a ಗ್ರೇಟರ್ ದ್ಯಾನ್ c ಎಂಬುದು ಇವ್ಯಾಲ್ಯುಯೇಟ್ ಆಗುತ್ತದೆ
a ಯು b ಗಿಂತ ಸಣ್ಣದಿದ್ದಲ್ಲಿ ಎಕ್ಸ್ಪ್ರೆಶನ್ ಇವ್ಯಾಲ್ಯುಯೇಟ್ ಆಗುವುದಿಲ್ಲ
ಹಿಂದಿನ ಕಂಡೀಶನ್ ಟ್ರು ಇದ್ದರೆ ಮಾತ್ರ ಈ ಸ್ಟೇಟ್ಮೆಂಟ್ ಇವ್ಯಾಲ್ಯುಯೇಟ್ ಆಗುತ್ತದೆ
ನಂತರ b ಗ್ರೇಟರ್ ದ್ಯಾನ್ c ಎಂಬುದು ಇವ್ಯಾಲ್ಯುಯೇಟ್ ಆಗುತ್ತದೆ
ಒಂದು ವೇಳೆ ಕಂಡೀಶನ್ ಟ್ರು ಇದ್ದರೆ b ಈಸ್ ಗ್ರೇಟೆಸ್ಟ್ ಎಂದು ಸ್ಕ್ರೀನ್ ನ ಮೇಲೆ ತೋರಿಸುತ್ತದೆ
ಇಲ್ಲದಿದ್ದಲ್ಲಿ c ಈಸ್ ಗ್ರೇಟೆಸ್ಟ್ ಎಂದು ಸ್ಕ್ರೀನ್ ನ ಮೇಲೆ ತೋರಿಸುತ್ತದೆ
ಈಗ ನಾವು ಲಾಜಿಕಲ್ ಆರ್ ಆಪರೇಟರ್ ಅನ್ನು ನೋಡೋಣ
ಇಲ್ಲಿ ಲಾಜಿಕಲ್ ಆರ್ ಟ್ರು ಎಂದು ಕೊಡಬೇಕಾದರೆ ಯಾವುದಾದರೂ ಒಂದು ಕಂಡೀಶನ್ ಟ್ರು ಇರಲೇಬೇಕು
ಒಂದು ಟ್ರು ಕಂಡೀಶನ್ ಬಂದರೆ ಮುಂದಿನ ಎಕ್ಸ್ಪ್ರೆಶನ್ ಇವ್ಯಾಲ್ಯುಯೇಟ್ ಆಗುವುದಿಲ್ಲ
ಹಾಗಾಗಿ a ಈಕ್ವಲ್ಸ್ ಈಕ್ವಲ್ಸ್ ಝೀರೋ ಆಗಿದ್ದಲ್ಲಿ ಉಳಿದೆರಡು ಎಕ್ಸ್ಪ್ರೆಶನ್ ಗಳು ಇವ್ಯಾಲ್ಯುಯೇಟ್ ಆಗುವುದಿಲ್ಲ
ಆ b ಅಥವಾ c ಯಲ್ಲಿ ಒಂದು ಸೊನ್ನೆಯಾಗಿದ್ದರೂ ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತದೆ
ಪ್ರೊಗ್ರಾಮ್ ನ ಅಂತ್ಯಕ್ಕೆ ಬರೋಣ
ರಿಟರ್ನ್ ಝೀರೋ ಕ್ಲೋಸಿಂಗ್ ಕರ್ಲಿ ಬ್ರಾಕೆಟ್ ಅನ್ನು ಟೈಪ್ ಮಾಡಿ
ಪ್ರೊಗ್ರಾಮ್ ಅನ್ನು ಸೇವ್ ಮಾಡಿ
ಇದನ್ನು ಡಾಟ್ ಸಿ ಎಂಬ ಎಕ್ಸ್ಟೆಂಶನ್ ನೊಂದಿಗೆ ಸೇವ್ ಮಾಡಿ
ನನ್ನ ಫೈಲ್ ಅನ್ನು ನಾನು ಲಾಜಿಕಲ್ ಡಾಟ್ ಸಿ ಎಂದು ಸೇವ್ ಮಾಡಿದ್ದೇನೆ
ನಿಮ್ಮ ಕೀಬೋರ್ಡ ನಲ್ಲಿ Ctrl Alt ಮತ್ತು T ಕೀ ಗಳನ್ನು ಒಮ್ಮೆಗೇ ಒತ್ತಿ ಟರ್ಮಿನಲ್ ವಿಂಡೊ ಅನ್ನು ಓಪನ್ ಮಾಡಿ
ಕೋಡ್ ಅನ್ನು ಕಂಪೈಲ್ ಮಾಡಲು ಜಿಸಿಸಿ ಸ್ಪೇಸ್ ಲಾಜಿಕಲ್ ಡಾಟ್ ಸಿ ಸ್ಪೇಸ್ ಮೈನಸ್ ಒ ಸ್ಪೇಸ್ ಲಾಗ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲ್ಯಾಶ್ ಲಾಗ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ನಾನು ಸೊನ್ನೆ ಮತ್ತು ಮೂವತ್ನಾಲ್ಕು ಐದುನೂರಾಅರವತ್ತೇಳು ಎಂದು ಮೌಲ್ಯಗಳನ್ನು ಕೊಡುತ್ತೇನೆ
c ಈಸ್ ಗ್ರೇಟೆಸ್ಟ್
ದ ಪ್ರೊಡಕ್ಟ್ ಆಫ್ ಆ b ಎಂಡ್ c ಈಸ್ ಝೀರೋ ಎಂದು ಔಟ್ ಪುಟ್ ತೋರಿಸುತ್ತದೆ
ವಿವಿಧ ಇನ್ಪುಟ್ ಗಳನ್ನು ಕೊಟ್ಟು ಈ ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡಲು ಪ್ರಯತ್ನಿಸಿ
ಈಗ ಇದೇ ಪ್ರೊಗ್ರಾಮ್ ಅನ್ನು c ನಲ್ಲಿ ಬರೆಯೋಣ
ನಾನೀಗಾಗಲೇ ಪ್ರೊಗ್ರಾಮ್ ಅನ್ನು ಬರೆದಿದ್ದೇನೆ ಅದನ್ನು ವಿವರಿಸುತ್ತೇನೆ
c ನಲ್ಲಿ ಕೋಡ್ ಇಲ್ಲಿದೆ
ಈಗ ಇದೇ ಪ್ರೊಗ್ರಾಮ್ ಅನ್ನು c ನಲ್ಲಿ ಮಾಡಲು ಸ್ವಲ್ಪ ಬದಲಾವಣೆಗಳನ್ನು ಮಾಡೋಣ
ಹೆಡರ್ ಫೈಲ್ ನಲ್ಲಿ ಒಂದು ಬದಲಾವಣೆ ಇದೆ
ಯೂಸಿಂಗ್ ಸ್ಟೇಟ್ಮೆಂಟ್ ಅನ್ನು ಉಪಯೋಗಿಸಲಾಗಿದೆ
ಮತ್ತು ಇನ್ಪುಟ್ ಮತ್ತು ಔಟ್ ಪುಟ್ ಸ್ಟೇಟ್ಮೆಂಟ್ ನಲ್ಲಿ ವ್ಯತ್ಯಾಸವಿದೆ
ಆಪರೇಟರ್ ಗಳು c ನಲ್ಲಿ ವರ್ತಿಸುವಂತೆಯೇ ವರ್ತಿಸುತ್ತದೆ
ಸೇವ್ ಒತ್ತಿ
ಫೈಲ್ ಡಾಟ್ ಸಿಪಿಪಿ ಎಕ್ಸ್ಟೆಂಶನ್ ನೊಂದಿಗೆ ಸೇವ್ ಆಗಿದೆಯೆಂದು ಖಚಿತಪಡಿಸಿಕೊಳ್ಳಿ
ನಿಮ್ಮ ಕೀಬೋರ್ಡ ನಲ್ಲಿCtrl Alt ಮತ್ತು T ಕೀ ಗಳನ್ನು ಒಮ್ಮೆಗೇ ಒತ್ತಿ ಟರ್ಮಿನಲ್ ವಿಂಡೊ ಅನ್ನು ಓಪನ್ ಮಾಡಿ
ಕಂಪೈಲ್ ಮಾಡಲು g ಲಾಜಿಕಲ್ ಡಾಟ್ ಸಿಪಿಪಿ ಸ್ಪೇಸ್ ಮೈನಸ್ ಒ ಸ್ಪೇಸ್ ಲಾಗ್ ಒನ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲ್ಯಾಶ್ ಲಾಗ್ ಒನ್ ಎಂದು ಟೈಪ್ ಮಾಡಿ
Enter ಕೀಯನ್ನು ಒತ್ತಿ ನಾನು ಸೊನ್ನೆ ಮೂವತ್ನಾಲ್ಕು ಮತ್ತು ಐದುನೂರಾಅರವತ್ತೇಳು ಎಂದು ಮೌಲ್ಯಗಳನ್ನು ಕೊಡುತ್ತೇನೆ
ಔಟ್ ಪುಟ್ c ಪ್ರೊಗ್ರಾಮ್ ನಂತಿರುವುದನ್ನು ನೋಡಬಹುದು
ವಿವಿಧ ಇನ್ಪುಟ್ ಗಳನ್ನು ಕೊಟ್ಟು ಈ ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡಲು ಪ್ರಯತ್ನಿಸಿ
ಈಗ ಸಾಮಾನ್ಯವಾಗಿ ನಾವು ಎದುರಿಸುವ ಒಂದು ಎರರ್ ಅನ್ನು ನೋಡೋಣ
ಎಡಿಟರ್ ಗೆ ಹಿಂದಿರುಗೋಣ
ಇಲ್ಲಿ ನಾವು ಬ್ರಾಕೆಟ್ ಅನ್ನು ಬಿಡುತ್ತೇವೆಂದೆಣಿಸಿ
ಇದು ಮತ್ತು ಇದನ್ನು ಡಿಲೀಟ್ ಮಾಡಿ
ಈಗ ಏನಾಗುತ್ತದೆ ಎಂದು ನೋಡೋಣ ಪ್ರೊಗ್ರಾಮ್ ಅನ್ನು ಸೇವ್ ಮಾಡಿ
ಟರ್ಮಿನಲ್ ಗೆ ಹಿಂದಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ
ಎಕ್ಸ್ಪೆಕ್ಟೆಡ್ ಐಡೆಂಟಿಫೈರ್ ಬಿಫೊರ್ ಟೋಕನ್ ಎಂದು ಎರರ್ ತೋರಿಸುತ್ತದೆ
ಏಕೆಂದರೆ ಇಲ್ಲಿ ನಾವು ಎರಡು ಬೇರೆ ಬೇರೆ ಎಕ್ಸ್ಪ್ರೆಶನ್ ಗಳನ್ನು ಹೊಂದಿದ್ದೇವೆ
ನಾವು ಇವುಗಳನ್ನು ಎಂಡ್ ಆಪರೇಟರ್ ಅನ್ನು ಉಪಯೋಗಿಸಿ ಒಂದೇ ಎಕ್ಸ್ಪ್ರೆಶನ್ ಆಗಿ ಇವ್ಯಾಲ್ಯುಯೇಟ್ ಮಾಡಬೇಕು
ಈಗ ಪ್ರೊಗ್ರಾಮ್ ಗೆ ಹಿಂದಿರುಗಿ ಈ ಎರರ್ ಅನ್ನು ಸರಿಪಡಿಸೋಣ
ಇಲ್ಲಿ ಮತ್ತು ಇಲ್ಲಿ ಬ್ರಾಕೆಟ್ ಅನ್ನು ಟೈಪ್ ಮಾಡೋಣ
ಸೇವ್ ಒತ್ತಿ
ಟರ್ಮಿನಲ್ ಗೆ ಹಿಂದಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ
ಹಾಗಾಗಿ ಈಗ ಇದು ಕೆಲಸ ಮಾಡುತ್ತಿದೆ
ಈಗ ಟ್ಯುಟೋರಿಯಲ್ ನ ಸಾರಾಂಶ ತಿಳಿಯೋಣ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿತ ಅಂಶಗಳು ಲಾಜಿಕಲ್ ಎಂಡ್ ಉದಾಹರಣೆಗೆ a ಗ್ರೇಟರ್ ದ್ಯಾನ್ b ಎಂಡ್ a ಗ್ರೇಟರ್ ದ್ಯಾನ್ c ಲಾಜಿಕಲ್ ಆರ್ ಉದಾಹರಣೆಗೆ a ಈಕ್ವಲ್ಸ್ ಈಕ್ವಲ್ಸ್ ಝೀರೋ ಆರ್ b ಈಕ್ವಲ್ಸ್ ಈಕ್ವಲ್ಸ್ ಝೀರೋ ಆರ್ c ಈಕ್ವಲ್ಸ್ ಈಕ್ವಲ್ಸ್ ಝೀರೋ ಅಸೈನ್ಮೆಂಟ್ ಎರಡು ನಂಬರ್ ಗಳನ್ನು ಯೂಸರ್ ಇಂದ ಇನ್ಪುಟ್ ಪಡೆದು ಅವುಗಳು ಸಮವೇ ಆಲ್ಲವೇ ಎಂದು ನಾಟ್ ಆಪರೇಟರ್ ಉಪಯೋಗಿಸಿ ಕಂಡುಹಿಡಿಯಿರಿ
ಸುಳಿವು a ನಾಟ್ ಈಕ್ವಲ್ ಟು b ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋವನ್ನು ನೋಡಿರಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಅನ್ನು ವಿವರಿಸುತ್ತದೆ
ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿಕಾರ್ಯಗಾರವನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿcontactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಎಟೀಚರ್ ಪ್ರೊಜಕ್ಟ್ ನ ಒಂದು ಭಾಗವಾಗಿದೆ
ಇದುರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದಬೆಂಬಲಿತವಾಗಿದೆ
ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಒ ಆರ್ ಜಿ ಸ್ಲ್ಯಾಶ್ ಎನ್ ಎಮ್ ಇ ಐ ಸಿ ಟಿ ಹೈಫನ್ ಇಂಟ್ರೊ ಎಂಬ ಲಿಂಕ್ ನಲ್ಲಿ ದೊರೆಯುತ್ತದೆ
ಈ ಟ್ಯುಟೋರಿಯಲ್ ನ ಅನುವಾದಕಿ ಬೆಂಗಳೂರಿನಿಂದ ಚೇತನಾ
ಇದರ ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು